ಜಾವದಲ್ಲಿ ಕ್ರಿಯೇಟಿಂಗ್ ಕ್ಲಾಸ್ ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರಾಪಂಚಿಕವಾಗಿ ಕ್ಲಾಸ್ ನ ಪರಿಕಲ್ಪನೆ ಜಾವಾದಲ್ಲಿ ಕ್ಲಾಸ್ ನ ಪರಿಕಲ್ಪನೆ ಜಾವಾ ಕ್ಲಾಸ್ ರಚನೆ ಜಾವಾ ಕ್ಲಾಸ್ ನ ಸಿಂಟ್ಯಾಕ್ಸ್ ಮತ್ತು ಜಾವಾ ಕ್ಲಾಸ್ ನ ಉದಾಹರಣೆಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್ ಉಬಂಟು ಓಪರೇಟಿಂಗ್ ಸಿಸ್ಟಮ್ ನ ಆವೃತ್ತಿ ೧೧೧೦ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂಟ್ ಕಿಟ್ ೧೬ ಹಾಗೂ ಎಕ್ಲಿಪ್ಸ್ 370 ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಎಕ್ಲಿಪ್ಸ್ ನಲ್ಲಿ ಜಾವಾದ ಸುಲಭವಾದ ಪ್ರೋಗ್ರಾಮ್ ಅನ್ನುಬರೆಯಲು ಕಂಪೈಲ್ ಮಾಡಲು ಮತ್ತು ರನ್ ಮಾಡಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಈ ಜಾಲತಾಣವನ್ನು ಭೇಟಿ ಮಾಡಿ
ಈಗ ಪ್ರಾಪಂಚಿಕವಾಗಿ ಕ್ಲಾಸ್ ಎಂದರೇನು ಎಂದು ನೋಡೋಣ
ನಾವು ಏನನ್ನು ನೋಡಬಲ್ಲೆವೋ ಅವೆಲ್ಲವನ್ನೂ ವಸ್ತುಗಳು ಎನ್ನುತ್ತಾರೆ
ಮತ್ತು ಎಲ್ಲಾ ವಸ್ತುಗಳನ್ನೂ ಕೆಲವು ಪಂಗಡಗಳನ್ನಾಗಿ ವಿಂಗಡಿಸಬಹುದು
ಈ ಪಂಗಡಗಳನ್ನು ಕ್ಲಾಸ್ ಎಂದು ಕರೆಯಬಹುದು
ಉದಾಹರಣೆಗೆ ಮನುಷ್ಯರು ಒಂದು ಕ್ಲಾಸ್
ನಾವೆಲ್ಲ ಈ ಕ್ಲಾಸ್ ನ ಬೇರೆ ಬೇರೆ ಒಬ್ಜೆಕ್ ಗಳು
ನಾವೆಲ್ಲರೂ ಬೇರೆ ಬೇರೆ ಗುಣಗಳನ್ನು ಹೊಂದಿದ್ದೇವೆ
ಉದಾಹರಣೆಗೆ ಕಣ್ಣು ಕಾಲು ಕೈ ಮುಂತಾದವು
ಇವೆಲ್ಲವೂ ಮನುಷ್ಯ ಎಂಬ ಕ್ಲಾಸ್ ನಲ್ಲಿ ಸಾಮಾನ್ಯವಾದ ಅಂಶಗಳು
ನೋಡುವುದು ತಿನ್ನುವುದು ನಡೆಯುವುದು ಮುಂತಾದವು ಮನುಷ್ಯ ಎಂಬ ಕ್ಲಾಸ್ ನ ಸಾಮಾನ್ಯವಾದ ಕೆಲವು ನಡವಳಿಕೆಗಳು
ಈಗ ನಾವು ಜಾವಾದಲ್ಲಿ ಕ್ಲಾಸ್ ಎಂದರೇನು ಎಂದು ನೋಡೋಣ
ಕ್ಲಾಸ್ಅಂದರೆ ರಚನೆಯಾದ ಪ್ರತಿಯೊಂದು ಒಬ್ಜೆಕ್ಟ್ ಗಳಿಗೂ ಒಂದು ನೀಲನಕ್ಷೆ
ಜಾವಾ ಕ್ಲಾಸ್ ನ ಸ್ವರೂಪ ಹೀಗಿದೆ160 ಒಂದು ಕ್ಲಾಸ್ ಒಬ್ಜೆಕ್ಟ್ ನ ಗುಣಗಳು ಅಂದರೆ ವೇರಿಯೇಬಲ್ಸ್ ಮತ್ತು ನಡವಳಿಕೆಗಳು ಅಂದರೆ ಮೆಥಡ್ಸ್ ಗಳನ್ನು ಡಿಫೈನ್ ಮಾಡುತ್ತದೆ
ಈಗ ನಾವು ಕ್ಲಾಸ್ ಅನ್ನು ಡಿಕ್ಲೇರ್ ಮಾಡುವ ಸಿಂಟ್ಯಾಕ್ಸ್ ಅನ್ನು ನೋಡೋಣ
ಮಾಡಿಫೈಯರ್ - ಕ್ಲಾಸ್ -classname ಗಳನ್ನು ಟೈಪ್ ಮಾಡಿ ಕರ್ಲೀ ಬ್ರ್ಯಾಕೆಟ್ ನಲ್ಲಿ ವೇರಿಯೇಬಲ್ ಕನ್ಸ್ ಟ್ರಕ್ಟರ್ ಮತ್ತು ಮೆಥಡ್ ಗಳ ಡಿಕ್ಲೇರ್ ಮಾಡಬೇಕು
ಇವುಗಳ ಬಗ್ಗೆ ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಸವಿಸ್ತಾರವಾಗಿ ಕಲಿಯುತ್ತೇವೆ
ಈಗ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಒಂದು ಸುಲಭವಾದ ಕ್ಲಾಸ್ ಅನ್ನು ರಚನೆ ಮಾಡೋಣ
ನಾನು ಆಗಲೇ ಎಕ್ಲಿಪ್ಸ್ ಅನ್ನು ತೆರೆದಿದ್ದೇನೆ
ಈಗ ನಾವು ಒಂದು ಪ್ರಕಲ್ಪವನ್ನು ರಚನೆ ಮಾಡೋಣ
ಫೈಲ್ ಅನ್ನು ಕ್ಲಿಕ್ ಮಾಡಿ ನ್ಯೂ ಗೆ ಹೋಗಿ ಜಾವಾ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ
ನ್ಯೂ ಪ್ರೊಜೆಕ್ಟ್ ವಿಜಾರ್ಡ್ ನಲ್ಲಿ ಪ್ರೊಜೆಕ್ಟ್ ನೇಮ್ ಅಲ್ಲಿ ಕ್ಲಾಸ್ಡೆಮೊ ಎಂದು ಟೈಪ್ ಮಾಡಿ
C ಮತ್ತು D ಕ್ಯಾಪಿಟಲ್ ಅಕ್ಷರಗಳಾಗಿರಲಿ
ಫಿನಿಶ್ ಮೇಲೆ ಕ್ಲಿಕ್ ಮಾಡಿ
ಪ್ರೊಜೆಕ್ಟ್ ಕ್ಲಾಸ್ಡೆಮೊ ರಚನೆಯಾಗಿರುವುದನ್ನು ನೋಡಬಹುದು
ಈಗ ನಾವು ಸ್ಟುಡೆಂಟ್ ಎಂಬ ಹೆಸರಿನ ಜಾವಾ ಕ್ಲಾಸ್ ಅನ್ನು ರಚನೆ ಮಾಡೋಣ
ಕ್ಲಾಸ್ಡೆಮೊ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಗೆ ಹೋಗಿ ಕ್ಲಾಸ್ ನ ಮೇಲೆ ಕ್ಲಿಕ್ ಮಾಡಿ
ನ್ಯೂ ಜಾವಾ ಕ್ಲಾಸ್ ವಿಜಾರ್ಡ್ ನಲ್ಲಿ ನೇಮ್ ನಲ್ಲಿ ಸ್ಟುಡೆಂಟ್ ಎಂದು ಟೈಪ್ ಮಾಡಿ
ಇಲ್ಲಿ ನಾವು ಪಬ್ಲಿಕ್ ಎಂಬ ಮಾಡಿಫೈಯರ್ ಅನ್ನು ನೋಡಬಹುದು
ಇದು ಈ ಕ್ಲಾಸ್ ಎಲ್ಲ ಕ್ಲಾಸ್ ಗಳಿಂದಲೂ ನೋಡಲ್ಪಡಬಹುದು ಎಂದು ತೋರಿಸುತ್ತದೆ
ಒಂದು ವೇಳೆ ಕ್ಲಾಸ್ ಮಾಡಿಫೈಯರ್ ಅನ್ನು ಹೊಂದಿರದಿದ್ದಲ್ಲಿ ಅದು ಡಿಫಾಲ್ಟ್ ಆರಿಸಿಕೊಳ್ಳಿ ಅಂದರೆ ಆ ಕ್ಲಾಸ್ ಕೇವಲ ಅದರ ಪ್ಯಾಕೇಜ್ ನಲ್ಲಿ ಮಾತ್ರ ನೋಡಲ್ಪಡುತ್ತದೆ
ನಾವು ಪ್ಯಾಕೇಜ್ ಗಳ ಕುರಿತು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಕಲಿಯುತ್ತೇವೆ
ನಾನು ಪಬ್ಲಿಕ್ ಅನ್ನು ಆರಿಸಿಕೊಂಡಿದ್ದೇನೆ
ಮೆಥಾಡ್ ಸ್ಟಬ್ಸ್ ನಲ್ಲಿpublic ಸ್ಟಾಟಿಕ್ ವಾಯ್ಡ್ ಮೈನ್ ಅನ್ನು ಆರಿಸಿಕೊಳ್ಳಿ
ನಂತರ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ
ನಾವು ಸ್ಟುಡೆಂಟ್ ಹೆಸರಿನ ಕ್ಲಾಸ್ ರಚನೆಯಾಗಿರುವುದನ್ನು ನೋಡಬಹುದು
ಈಗ ಕಾಮೆಂಟ್ ಗಳನ್ನು ಅಳಿಸೋಣ
ಸ್ಟುಡೆಂಟ್ ಕ್ಲಾಸ್ಇದು ನೇಮ್ ರೋಲ್ ನಂಬರ್ ಮಾರ್ಕ್ಸ್ ಮೊದಲಾದ ಪ್ರಾಪರ್ಟಿ ಗಳನ್ನು ಹೊಂದಿರಬಹುದು
ಹಾಗಾಗಿ ಕ್ಲಾಸ್ ಸ್ಟುಡೆಂಟ್ ನ ಒಳಗೆ ನಾನು ಈಗ ರೋಲ್ ನಂಬರ್ ಮತ್ತು ನೇಮ್ ಎಂಬ ಎರಡು ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡುತ್ತೇನೆ
ಹಾಗಾಗಿ ಇಂಟ್ ರೋಲ್ ಅಂಡರ್ ಸ್ಕೋರ್ ನಂಬರ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಸ್ಟ್ರಿಂಗ್ ನೇಮ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ನಾನು ಎರಡು ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡಿದಂತಾಯಿತು
ಕ್ಲಾಸ್ ಮೆಥಡ್ ಗಳನ್ನು ಕೂಡ ಹೊಂದಿರುತ್ತದೆ
ಹಾಗಾಗಿ ಸ್ಟುಡೆಂಟ್ಡೆಟೈಲ್ ಎಂಬ ಮೆಥಡ್ ಅನ್ನು ರಚನೆ ಮಾಡೋಣ
ಈ ಮೆಥಡ್ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿವರವನ್ನೂ ನೀಡುತ್ತದೆ
ಹಾಗಾಗಿ ವಾಯ್ಡ್ ಸ್ಟುಡೆಂಟ್ಡೆಟೈಲ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ಅನ್ನು ತೆರೆದು ಮುಚ್ಚಿ
ಕರ್ಲೀ ಬ್ರ್ಯಾಕೆಟ್ ತೆರೆಯಿರಿ
ಈ ಮೆಥಡ್ ವಿದ್ಯಾರ್ಥಿಯ ರೋಲ್ ನಂಬರ್ ಮತ್ತು ಹೆಸರನ್ನು ನೀಡುತ್ತದೆ
ಹಾಗಾಗಿ Systemಡಾಟ್outಡಾಟ್ ಪ್ರಿಂಟ್ಲ್ನ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿThe ರೋಲ್ ನಂಬರ್ ಇಸ್ ಎಂದು ಟೈಪ್ ಮಾಡಿ ಅಥವಾ ನಾವು ನಂಬರ್ ಇಸ್ ಎಂದು ಕೂಡಾ ಟೈಪ್ ಮಾಡಬಹುದು ಡಬಲ್ ಕೋಟ್ಸ್ ಅನ್ನು ಕ್ಲೋಸ್ ಮಾಡಿ ಪ್ಲಸ್ roll number ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಮುಂದಿನ ಸಾಲಿನಲ್ಲಿSystem ಡಾಟ್outಡಾಟ್println ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿThe ನೇಮ್ ಇಸ್ ಪ್ಲಸ್ ನೇಮ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಮೇಯ್ನ್ ಮೆಥಡ್ ನಲ್ಲಿ ಸಿಸ್ಟಮ್ ಡಾಟ್outಡಾಟ್println ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ವೆ ಹೇವ್ ಕ್ರಿಯೇಟೆಡ್ a ಕ್ಲಾಸ್ ವಿತ್ ಟ್ವೊ ವೇರಿಯೇಬಲ್ಸ್ ಆಂಡ್ 1 ಮೆಥಾಡ್
ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ

ಹೀಗೆ ನಾವು ಸ್ಟುಡೆಂಟ್ ಕ್ಲಾಸ್ ಅನ್ನು ರಚನೆ ಮಾಡಿದ್ದೇವೆ
ಕಂಟ್ರೋಲ್ ಮತ್ತು S ಕೀಲಿಗಳನ್ನು ಒಟ್ಟಿಗೇ ಒತ್ತಿ ಫೈಲ್ ಅನ್ನು ಸೇವ್ ಮಾಡಿರಿ
ಕಂಟ್ರೋಲ್ ಮತ್ತು ಫ್11 ಕೀಲಿಗಳನ್ನು ಒಟ್ಟಿಗೇ ಒತ್ತಿ ಪ್ರೋಗ್ರಾಮ್ ಅನ್ನು ರನ್ ಮಾಡಿರಿ
ನಾವು ವೆ ಹೇವ್ ಕ್ರಿಯೇಟೆಡ್ a ಕ್ಲಾಸ್ ವಿತ್ 2 ವೇರಿಯೇಬಲ್ಸ್ ಆಂಡ್ 1 ಮೆಥಾಡ್ ಎಂಬ ಫಲಿತವನ್ನು ಪಡೆಯುತ್ತೇವೆ
ಮೇಯ್ನ್ ಮೆಥಡ್ ನಲ್ಲಿ ಟೈಪ್ ಮಾಡಿದಂತೆ ಮೇಲಿನ ಫಲಿತವನ್ನು ಪಡೆಯುತ್ತೇವೆ
ನಾವು ಕ್ಲಾಸ್ ಅನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ
ಹಾಗಾಗಿ ನಾವು ಈ ಟ್ಯುಟೋರಿಯಲ್ ನಲ್ಲಿ ಕ್ಲಾಸ್ ನ ಕುರಿತು ಮತ್ತು ಜಾವಾದಲ್ಲಿ ಕ್ಲಾಸ್ ಅನ್ನು ರಚಿಸಲು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಎಂಪ್ ಅಂಡರ್ ಸ್ಕೋರ್number ಮತ್ತು empಅಂಡರ್ ಸ್ಕೋರ್name ಎಂಬ ವೇರಿಯೇಬಲ್ ಗಳನ್ನೊಳಗೊಂಡ ಎಂಪ್ಲಾಯಿ ಎಂಬ ಹೆಸರಿನ ಕ್ಲಾಸ್ ಅನ್ನು ರಚನೆ ಮಾಡಿ
ಮತ್ತು ನೌಕರರ ಮಾಹಿತಿಯನ್ನು ನೀಡುವ ಪ್ರಿಂಟೆಂಪ್ಲಾಯಿ ಎಂಬ ಹೆಸರಿನ ಮೆಥಡ್ ಅನ್ನು ರಚನೆ ಮಾಡಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಕುರಿತು ತಿಳಿಸಿಕೊಡುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಅಂತರ್ಜಾಲಾಧಾರಿತ ಪರೀಕ್ಷೆಯಲ್ಲಿ ಉತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಕೇಳಿದ್ದಕ್ಕೆ ಧನ್ಯವಾದ
ಅನುವಾದಕ ಮತ್ತು ವಾಚಕ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ